ಎರಡು ಹಾರ ಹಾಕಿದರೆ ಮತ್ತೆ ಇಲ್ಲೆಲ್ಲ ಹೂವ ಇಟ್ಟಿದ್ದಾರೆ. ಆಕಡೆ ಎಲ್ಲ ಕೂತ್ಕೊಂಡಿದ್ದಾರೆ ಲೈಟ್ ಎಲ್ಲ ಇದೆ. ಲೈಟ್ ಎಲ್ಲ ಇದೆ ರೆಡ್ ಕಲರ್ ಎಲ್ಲ ಇದ್ದ ಹಾಗೆ ಇದ್ದಾರೆ.

ಹಿಂದ್ಗಡೆಯಲ್ಲಿ ಮನೆಗಳಿದವೇ ಮನೆ ಕೊಡುಗೆ ಇದೆ ದೊಡ್ಡ ದೊಡ್ಡ ಮರ ಇದೆ ಇಲ್ಲಿ ಲೈಟ್ ಕಂಬ ಇದೆ ಅದಕ್ಕೆ ಲೈಟ್ ಹಾಕಿದ್ದಾರೆ ವೈರು ಕಾಣ್ತಾ ಇದೆ.